ಲಾಸ್ಟ್ ಇಯರ್ ಜಿ ಆರ್ ಎಸ್ ಹೋಗಿದ್ವಿ. ಅಲ್ಲೆನಪ್ಪಾ ಅಂದ್ರೆ ಒಂದು ಜಾರುಬಂಡೆ ತರ ಒಂದು ವಾಟರ್ ಗೇಟ್ ಬರು --.

ಝೀರೋ ಇಂಟರೆಸ್ಟ್ ಅಹಹ್ಹ್ ಏನಪ್ಪಾ ಅಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಸಿದ್ವಿ. ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ ಇಷ್ಟೇ ಇಡಬೇಕು ಅಷ್ಟೇ ಮಾಡಬೇಕು ಅಂತ .

ಫುಲ್ಲು ಅಂಟಿಕ್ ಪೀಸ್ ಗಳು ಹಳೆ ಕಾಲದ್ದು. ಅದೆಲ್ಲ ನೋಡಿದ್ರೆ ಇತರದೆಲ್ಲಾ ಯುಸ್ ಮಾಡ್ತಿದ್ರಾ? ಇತರವೆಲ್ಲಾ ಇತ್ತಾ? ಇವಾಗೆಲ್ಲಾ ಯಾಕಿಲ್ಲಾ? ಅನ್ನೋದೆ ಒಂದ್ ಡೌಟ್ ಬರುತ್ತೆ ನನಗೆ.

ಶಿಮೊಗ್ಗದಲ್ಲೇ ಇವಾಗ ಏನಪ್ಪಾ ಅಂದ್ರೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಆಹ್ಹ್ ತೀರ್ಥಹಳ್ಳಿ ಅಂದ್ರೆ ಹೊಸತಾಗಿ ಒಂದು ಬ್ರಿಜ್ ತರ ಮಾಡ್ತಾ ಇದಾರೆ. ಮೀನ್ ಸ್ವಲ್ಪ ಆಗಲಿ ಅಂತ. ಹಳೆ ಬ್ರಿಜ್ ಗಳೆಲ್ಲಾ ಇದು ಏನಪ್ಪಾ ಅಂದ್ರೆ ಇವಾಗೆಲ್ಲಾ ಅದ್ ಹೊಡಿತಾ ಬರ್ತಿವಿ ಹೊಸತಾಗಿ ಮತ್ತೆ ರಿನೋವೆಟ್ ಮಾಡ್ತಿದ್ದಾರೆ.

ಅದನ್ನ ಟ್ವಿನ್ ಟವರ್ ಅಂತ ಕರಿತಾರೆ. ಅದನ್ನ ಹೆಂಗ್ ಬ್ಲಾಸ್ಟ್ ಮಾಡೋದು ಅಂತ ಲೈವ್ ಆಗ್ ಕೊಟ್ಟಿದ್ರು.

ನಮ್ಮೂರಲ್ಲೂ ತುಂಬಾ ಜನರಲ್ ಸ್ಟೋರ್ಸ್ ಇದೆ ಬಟ್ ನಾವ್ ಹೋಗೋದ್ ಮಾತ್ರ ಏನಪ್ಪಾ ಅಂದ್ರೆ ಮಾರವಾಡಿ ಅಂಗಡಿಗೆ ಯಾಕಂದ್ರೆ ಅವ್ರು ಮಾರ್ಜಿನ್ ರೇಟ್ ಲ್ಲೇ ಕೊಡೋದ್ ನಮಗೆ ಅವ್ರಿಗೆ ಹೆಂಗ್ ಬಂದಿರುತ್ತೋ ಆ ರೇಟ್ ಲ್ ಕೊಡ್ತಾರೆ ಇಲ್ಲ ಅಂದ್ರೆ ಒಂದ್ ರುಪಾಯಿ ಜಾಸ್ತಿಯಲ್ ಕೊಡ್ತಾರೆ.

ಬೇರೆ ತರ ಹೆಂಗೆ ಅಂದ್ರೆ ಅವ್ರು ಇನ್ನೊಂದ್ ರೇಟ್ ಹೇಳಿ ನಮಗೆ ಆ ರೇಟ್ ಲ್ ಕೊಡ್ತಾರೆ. ನಮಗೆ ಅದು ಬಾರ್ಗೈನ್ ಸರಿ ಆಗಲ್ಲ ಯಾಕಂದ್ರೆ ನಾವು ಮಾರವಾಡಿ ಅಂಗಡಿಗೆ ಹೋಗೋದೇ ಒಂದೇ ಒಂದ್ ಕಾರಣಕ್ಕೆ ಅವ್ರು ನಮಗೆ ಹೊಲಸೆಲ್ ಪ್ರೈಸ್ ಲ್ ಕೊಡ್ತಾರೆ ಅನ್ನೋ ಒಂದ್ ಮಾತ್ರ ಕಾರಣಕ್ಕೆ--